ಚಪ್ಪಲಿಗಳು ಡೈಲಿ ನಮಗೆ ಬೇಕೆ ಬೇಕಾಗುತ್ತೆ ಚಪ್ಪಲಿಗಳು ಹಾಕೊಂಡು ಓಡಾಡಲಿಕ್ಕೆ ಸೋ ಇಲ್ಲೂ ಕೂಡ ಎಲ್ಲಾ ಚಪ್ಪಲಿಗಳು ಇಟ್ಟಿದ್ದಾನೆ ಹುಡುಗರದ್ದನ್ನು ಇಟ್ಟಿದ್ದಾನೆ ಹುಡುಗಿಯರದನ್ನು ಇಟ್ಟಿದ್ದಾನೆ.

ರೆಸ್ಟೋರೆಂಟ್ ಗಳಲ್ಲೆಲ್ಲಾ ತುಂಬಾನೇ ಇದನ್ನ ಇವಾಗ ಮಾಡ್ತಿರ್ತಾರೆ ಮಂಗಳೂರಲ್ಲೇ ಸಿಗುತ್ತೆ ಇದು ಸೀ ಫುಡ್ಡೇನೇ ಇದೂನು.

ಯಾವುದೋ ರೆಸ್ಟೋರೆಂಟ್ ನ ಕಿಚನ್ ಅಲ್ಲಿ ಎಲ್ಲಾ ತರಹದ ಸೀ ಫುಡ್ ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ.